ಅದು ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಚಿಕ್ಕ ಪುಟ್ಟ ಗಿಡಗಳನ್ನು ನೋಡಬಹುದು ನೀರು ತುಂಬಾ ಪ್ರಶಾಂತವಾಗಿ ಕಾಣಿಸುತ್ತೆ ದೂರದಲ್ಲಿ ಬೆಟ್ಟ ಕೂಡ ಇದೆ.

ಇದು ಒಂದು ಅಂಗಡಿ ಇರಬಹುದು. ಇದು ಒಂದು ಹೇರ್ ಕಟಿಂಗ್ ಶಾಪ್ ಅಂತ ಹೇಳಬಹುದು. ಅಲ್ಲಿ ಒಂದು ಕ್ಯಾನ್ ಒಂದು ವಾಟರ್ ಬಾಟಲ್ ಒಂದು ದೊಡ್ಡ ಮಿರರ್ ಕಾಣಿಸುತ್ತದೆ. ಫ್ಯಾನ್ ಕೂಡ ಇದೆ ಅಲ್ಲಿ ಒಬ್ಬ ವ್ಯಕ್ತಿ ನಿಂತುಕೊಂಡಿದ್ದಾನೆ.

ನಾಲ್ಕು ಕುರ್ಚಿಗಳು ಇದಾವೆ ಆ ವ್ಯಕ್ತಿ ಒಂದು ಬ್ಲೂ ಕಲರ್ ಟೀ ಶರ್ಟ್ ಹಾಕಿದ್ದಾರೆ.